ಆ ಗಾಜ ಆ ಗ್ಲಾಸ್ಸು ಗಳು ವೈಟ್ ಕಲರ ರಲ್ಲಿದಾವೆ.

ಮತ್ತೆ ಒಬ್ಬ ಇಬ್ಬ ಇಬ್ಬರು ವ್ಯಕ್ತಿಯರು ನಿಂತುಕೊಂಡು ಒಬ್ಬ ವ್ಯಕ್ತಿ ಬುಕ್ಕು ತೆಗೆದುಕೊಂಡು ತಿದ್ದಾರೆ.

ಇಲ್ಲಿ ಮೂವರು ಊ ಹೆಂಗಸರು ಇದ್ದಾರೆ.

ಆ ಮೂವರು ಹೆಂಗಸರು ಇಬ್ಬರು ರೆಡ್ ಕಲರ್ ಸ್ಯಾರಿ ಧರಿಸಿದ್ದಾರೆ ಒಬ್ ಇಬ್ಬರು ಪಿಂಕ್ ಕಲರ್ ಸ್ಯಾರಿ ಧರಿಸಿದ್ದಾರೆ.

ಇ ಇನ್ನ ಇಬ್ಬರು ಮಕ್ಕಳು ಒಬ್ಬ ಹುಡುಗ ಇನ್ನ ಚಿಕ್ಕ ಮಗುವನ್ನು ಎತ್ತಿಕೊಂಡಿದ್ದಾನೆ.

ಎಲ್ಲರು ವಿ ವಿವಿಧ ರೀತಿಯ ಫಿಶ್ ಗಳು ದೊರೆಯುತ್ತವೆ.

ಇದು ಪಾರ್ಕಿಂಗ್ ಪ್ಲೇಸ್ ಗ್ರೀನ್ ಕಲರ್ ಹಸಿರು ಬಣ್ಣದಿಂದ ಕೂಡಿದೆ.

ಇಲ್ಲಿ ಒಂದು ಲೈಟ್ ಕಂಬ ಇದೆ ಅದರ ಮೇಲೆ ಲೈನು ಗಳು ಇದ್ದಾವೆ.

ಮತ್ತೆ ಅದ್ ಬಿಲ್ಡಿಂಗ್ ಮುಸ್ಲಿಂ ಬಿಲ್ಡಿಂಗ್ ಮೇಲೆ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾರೆ.

ಇದು ಒಂದು ಕನ್ವೆನ್ಷನ್ ಹಾಲ್ ತರ ಇದೆ.